ಆಮೇಲಿಂದ ನಾನು ಬರೀ ಬೆಳಗ್ಗೆ ಅಂತಲ್ಲ ಬೆಳಿಗ್ಗೆನು ಎದ್ ಬೆಳಿಗ್ಗೆ ಕಾಲೇಜು ಗೆ ಹೋಗ್ತಾನೂ ಕುಡ್ಕೊಂಡು ಹೋಗಿರ್ತೀನಿ ಮತ್ತೆ ಸಂಜೆ ಬಂದೂನು ಕುಡೀತೀನಿ ಕುಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಸಮಾಧಾನನೂ ಆಗುತ್ತೆ.

ಲಾಸ್ಟ್ ವೀಕ್ ನಮ್ಮ್ ಮಾವಂಗೆ ತುಂಬಾನೇ ಹುಷಾರಿರಲಿಲ್ಲ. ಆ ಟೈಮ್ ನಲ್ಲಿ ನಾವು ಬೃಂದಾವನ ಹಾಸ್ಪಿಟಲ್ ಗೆ ರೆಫರ್ ಮಾಡಿದ್ರು ಯಾರೋ . ಆಮೇಲಿಂದ ವೃಂದಾವನ ಹಾಸ್ಪಿಟಲ್ ಗೆ ಹೋಗಿದ್ವಿ. ಅಲ್ಲಿ ಎಷ್ಟು ಖರ್ಚು ಆಗುತ್ತೋ ಏನೋ ಅಂದ್ಕೊಂಡಿದ್ವಿ.

ಯಾರ್ ಜೀವನದಲ್ಲೇ ಆಗಲಿ ಸ್ಕೂಲ್ ಮೆಮರಿಸ್ ಈಸ್ ದ ಬೆಸ್ಟ್ ಮೆಮರಿಸ್ ಯಾಕಂದ್ರೆ ಚೈಲ್ಡ್ ಹುಡ್ ನ ಯಾರ್ ಜೀವನದಲ್ಲೂ ಮರೆಯೋಕೆ ಆಗಲ್ಲ.

ಆಮೇಲೆ ನೀರು ಜಾಸ್ತಿ ಖರ್ಚಾಗ್ತಿತ್ತು ಆದ್ರೆ ಇವಾಗ ಹಂಗೇನಿಲ್ಲ ನಮ್ಮ್ ಮನೇಲಿ ವಾಷಿಂಗ್ ಮಷಿನ್ ಇರೋದ್ರಿಂದ ನಮ್ಮ ಅಮ್ಮ ಎಲ್ಲ ಬಟ್ಟೇನೂ ವಾಷಿಂಗ್ ಮಷಿನ್ ಗೆ ಹಾಕಿ ಬೇರೆ ಕೆಲಸ ಕೂಡ ಮಾಡ್ಕೋಬಹುದು.